ಮನೆಗೆ ಕಬ್ಬಿಣದಿಂದ ತಯಾರಿಸಿದ ಗೇಟ್ ಅನ್ನು ಸಹ ನಾವು ಕಾಣಬಹುದಾಗಿದೆ.

ಈ ರೇಖಾ ಚಿತ್ರದಲ್ಲಿ ಕಾಣುವುದೇನೆಂದರೆ ಹಲವಾರು ನೀರು ನಿಂತಿರುವುದನ್ನು ನಾವು ನೋಡಬಹುದು.

ಈ ರೇಖಾ ಚಿತ್ರದಲ್ಲಿ ಕಾಣಿಸುವುದೇನೆಂದರೆ ಒಂದು ಬ್ಲಾಕ್ ಕಲರ್ ಬೆಡ್ ಅನ್ನು ಸಹ ನಾವು ಇದರಲ್ಲಿ ನೋಡಬಹುದಾಗಿದೆ.

ಈ ರೇಖಾ ಚಿತ್ರದಲ್ಲಿ ಕಾಣಿಸುವುದೇನೆಂದರೆ ಹಲವಾರು ಮನೆಗಳನ್ನು ನಾವು ಇದರಲ್ಲಿ ಕಾಣಬಹುದಾಗಿದೆ.

ಈ ರೇಖಾಛಿತ್ರದಲ್ಲಿ ಕಾಣಿಸುವದೆನೆಂದರೆ ಒಂದು ಬಟ್ಟಿ ಅಂಗಡಿಯನು ನಾವು ನೋಡಬಹುದಾಗಿದೆ.

ಒಂದು ದೊಡ್ಡ ಹಾಲ್ ಅನ್ನು ನಾವು ನೋಡಬಹುದಾಗಿದೆ ಅಲ್ಲಿ ಬ್ಲಾಕ್ ಕಲರ್ --

ಆ ಹುಲಿಯನ್ನು ಓ ಜರಡಿಯೊಳಗೆ ಹಾಕಿರುವುದನ್ನು ಸಹ ನಾವು ಕಾಣಬಹುದಾಗಿದೆ.

ಆ ಮನೆಯ ಸುತ್ತಲೂ ಕಾಂಪೌಂಡ್ ತಯಾರಿಸುವುದನ್ನು ನಾವು ನೋಡ ನೋಡಬಹುದು.

ಆ ಮನೆಯ ಸುತ್ತಮುತ್ತಲು ಹಲವಾರು ಗಿಡಗಳನ್ನು ಸಹ ನಾವು ಕಾಣಬಹುದಾಗಿದೆ.

ಈ ರೇಖಾಚಿತ್ರದಲ್ಲಿ ಕಾಣಿಸುವುದೇನೆಂದರೆ ಒಂದು ತಗಡಿನಿಂದ ತಯಾರಿಸಿದ ಮನೆಯನ್ನು ನಾವು ನೋಡಬಹುದಾಗಿದೆ

ಅದರಲ್ಲಿ ಹಲವಾರು ಪೈಪ್ ಗಳನ್ನು ಸಹ ನಾವು ಕಾಣಬಹುದಾಗಿದೆ.

ಒಬ್ಬ ಪುರುಷನನ್ನು ಸಹ ನಾವು ಕಾಣಬಹುದು.